ಈ ಗ್ರಂಥಾಲಯಕ್ಕೆ ದೊಡ್ಡ ದೊಡ್ಡ ಕಿಟಕಿಗಳೂ ಮತ್ತು ಗೇಟ್ ಅಳನ್ನು ಮಾಡಿಸಿದ್ದಾರೆ.

ಆಟದ ಮೈದಾನ ತೆರೆಯುವ ಸಮಯವನ್ನು ಬೋರ್ಡ್ ನಲ್ಲಿ ಹಾಕಿದ್ದಾರೆ.

ಇದು ಒಂದು ಬ್ಯಾಟ್ಮಿಟನ್ ಆಟವಾಡುವ ಕೋರ್ಟ್ ಆಗಿದೆ.

ಅಂಗಡಿ ಎಡಗಡೆ ಕ್ಯಾಲೆಂಡರ್ ಗಳು ಕಾಣುತ್ತಿವೆ.

ನದಿಯನ್ನು ನೋಡಲು ಜನರು ಸೈಕಲ್ ನಲ್ಲಿ ಬಂದಿದ್ದಾರೆ.

ಮತ್ತು ನೆಲಕ್ಕೆ ಬಿಳಿಯ ಬಣ್ಣದ ಟೈಲ್ಸ್ ಗಳನ್ನು ಹಾಕಲಾಗಿದೆ.

ಇಲ್ಲಿ ಒಂದು ಕಪ್ಪು ಬಣ್ಣದ ವೈರ್ ಅನ್ನು ನೋಡಬಹುದು ಇಲ್ಲಿ ಒಂದು ನೀಲಿ ಬಣ್ಣದ ಬಕೆಟ್ ಇದೆ.

ಇಲ್ಲಿ ಬಗೆ ಬಗೆಯ ಹಣ್ಣುಗಳನ್ನು ಮಾರಾಟ ಮಾಡಲು ಇಟ್ಟಿದ್ದಾರೆ.

ಇಲ್ಲಿ ಹಸಿರು ಬಣ್ಣದ ಮರವನ್ನು ನೋಡಬಹುದು.

ಸತೀಶ್ ಅಯ್ಯಂಗಾರ್ಸ್ ಬೇಕರಿ ಎಂದು ಕನ್ನಡ ಇಂಗ್ಲೀಷ್ನಲ್ಲಿ ಬೋರ್ಡ್ ಹಾಕಿದ್ದಾರೆ.

ಬಾಕ್ಸ್ ಗಳ ಹಿಂಬಾಗದಲ್ಲಿ ಒಂದು ಗಾಡಿಯು ನಿಂತಿದೆ.

ಈ ನದಿಯಲ್ಲಿ ಹಲವಾರು ಜನರು ನಿಂತಿದ್ದಾರೆ.